ಮತ್ತೆ ಕೆಲವರ್ ಪ್ರಾಡಕ್ಟ್ ಎಲ್ಲ ಇಲ್ಲಿ ಸಿಗುತ್ತೆ.

ಅವರೆಲ್ಲ ಕರೆಕ್ಟಾಗಿ ಮಾಡಕ್ ಹತ್ತಾರ ಮಾಡ್ಸಿ ಅವರೆಲ್ಲ.

ಕನ್ನಡದವರು ಅಲ್ಲಿ ಸ್ವತಂತ್ರ ಸೇನಾದಿ ಬಗ್ಗೆ ಸ್ಪೀಚ್ ಮಾಡ್ಬಿಟ್ರೆ ಅಲ್ಲಿ ಡೈಲಾಗ್--

ಕಮ್ಯುನಿಟಿ ಒಫ್ ಕ್ರಿಸ್ಟಿಯಾನ್ಸ್ ಹೋಗ್ತಾರೆ ಸ್ಪೇಸಿಯಲಿ ಒಂದ್ ಸಂಡೆ ಹೋಗ್ತಾ ರೆ ಸಂಡೆ ಫಾದರ್ ಬಂದು ಎಲ್ಲರಿಗು ಪ್ರೇಯರ್ ಮಾಡ್ಬಿಡ್ತಾರೆ.